ಇಲ್ಲಿ ಕ್ಯಾಮೆರಾ ಗಳು ಕೂಡ ಕಾಣಿಸ್ತಾ ಇದೆ ಈ ಬ್ಯಾಂಕ್ ನಲ್ಲಿ ಜನರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಇಲ್ಲಿ ಒಂದು ಕಂಬಕ್ಕೆ ಎರಡು ಮೂರು ಬೋರ್ಡ್ ಗಳನ್ನು ಹಚ್ಚಿದ್ದಾರೆ ಮತ್ತು ಒಂದು ಗೋಡೆಗೆ ಪೋಸ್ಟರ್ಸ್ ಗಳನ್ನು ಹಚ್ಚಿದ್ದಾರೆ ಇಲ್ಲಿ ಕೌಂಟರ್ ಮೇಲೆ ಕಂಪ್ಯೂಟರ್ಸ್ ಗಳು ಕೂಡ ಇಟ್ಟಿದ್ದಾರೆ.

ಮನುಷ್ಯನ ಕೈಯಲ್ಲಿ ಒಂದು ಕ್ಯಾಮೆರಾ ಇದೆ ಮತ್ತು ಒಂದು ಕೈಯಲ್ಲಿ ಪೇಪರ್ ಇದೆ.

ಮತ್ತು ಸುತ್ತಮುತ್ತದಲ್ಲಿ ಬಹಳಷ್ಟು ಲೈಟ್ ಕಂಬಗಳು ಕಾಣಿಸುತ್ತಿದೆ ಮತ್ತು ಈ --

ಇಲ್ಲಿ ಬಹಳಷ್ಟು ಜನರು ಕಾಣಿಸ್ತಾ ಇದೆ.

ಈ ಪಾರ್ಕ್ ನಲ್ಲಿ ಬಹಳಷ್ಟು ಜನರು ಇವೆ ಈ ಪಾರ್ಕ್ ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ.

ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಸ್ಟ್ಯಾಚು ಇದೆ ಈ ಸ್ಟ್ಯಾಚು ಮೇಲೆ ಒಬ್ಬ ಮಗ ಕುಂತಿದ್ದಾನೆ ಮತ್ತು ಸುತ್ತಮುತ್ತದಲ್ಲಿ ಬಹಳಷ್ಟು ಮರ ಗಿಡಗಳು ಇವೆ.

ಮತ್ತು ಇಲ್ಲಿ ಬಹಳಷ್ಟು ಕೋಸ್ಮೆಟಿಕ್ಸ ಸಾಮಾನಗಳನ್ನು ಕೂಡ ಇಟ್ಟಿದ್ದಾರೆ.

ಈ ಪಾರ್ಕ್ ನಲ್ಲಿ ಜನರು ನಡೆಯುತ್ತಿದ್ದಾರೆ.

ಈ ರೋಡ್ ನಲ್ಲಿ ಬಹಳಷ್ಟು ಜನರು ಕಾಣಿಸ್ತಾ ಇದೆ.